ಇಲ್ಲಿ ತುಂಬಾ ಜನರು ಮಲಗಿದ್ದಾರೆ ಒಬ್ಬ ವ್ಯಕ್ತಿ ಕುಳಿತುಕೊಂಡಿದ್ದಾನೆ ಮತ್ತು ಅವರ ಪಕ್ಕಾ ಲಗೆಜ ಬ್ಯಾಗ ಗಳನ್ನು ನಾವ ನೊಡಬಹುದು .

ಆ ಅಜ್ಜಿಯು ಸೀರೆಯನ್ನು ಉಟ್ಟುಕೊಂಡಿದ್ದಾರೆ. ಮತ್ತು ಮುಗೋಡೆಯಲ್ಲಿ ವಿಧ ವಿಧವಾಗಿ ಆ ಫ್ಯಾಸ್ಥಗಳನ್ನು ಅಂಟಿಸಲಾಗಿದೆ.

ಇಲ್ಲಿ ನಾವು ನಾಲಕು ಜನ ವ್ಯಕ್ತಿಯನ್ನು ನಾವು ನೋಡಬಹುದು. ಒಬ್ಬ ವ್ಯಕ್ತಿಯು ಹಣೆಗೆ ಕುಂಕುಮವನ್ನು ಬೆಳೆದುಕೊಂಡಿದ್ದಾನೆ.

ಇಲ್ಲಿ ಒಬ್ಬ ಹುಡುಗ ಟೀ ಶರ್ಟ್ --

ಇಲ್ಲಿ ಒಬ್ಬ ಹುಡುಗ ನಿಂತುಕೊಂಡಿದ್ದಾನೆ. ಅವನು ಬಿಳಿ ಬಣ್ಣದ ಬಟ್ಟೆಯನ್ನು ಹಾಕೊಂಡಿದ್ದಾನೆ ಇವನ ಹಿಂಬದಿಯಲ್ಲಿ ರಸ್ತೆಯನ್ನು ನಾವು ನೋಡಬಹುದು ಮತ್ತು ಅಹ್ --

ಹಿಂಬದಿಯಲ್ಲಿ ಒಂದು ಏರಿ ಯನ್ನು ಕೂಡ ನಾವು ನೊಡಬಹುದು ಆಹ್‌ ಒಂದು ಕೊಲನ್ನು ಕೂಡ ನಾವು ನೊಡಬಹುದಾಗಿದೆ .

ಇಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವ ನೋಡಬಹುದು ಕುತ್ತಿಗೆಗೆ ಒಂದು ಕರ್ಚಿಫ ನ್ನು ಕಟ್ಟಿಕೊಂಡಿದ್ದಾನೆ ಮತ್ತು ನಿಲಿ ಬಣ್ಣದ ಶರ್ಟನ್ನು ಹಾಕಿದ್ದಾನೆ .

ಎಟಿಎಮ್ ಮಷಿನ್ ಹತ್ರ ಒಬ್ಬ ಹುಡುಗ ನಿಂತಿದ್ದಾನೆ ಗ್ಲಾಸ್ ಫಿಟ್ಟಿಂಗ್ ಮಾಡಲಾಗಿದೆ ಮತ್ತೆ ಅದರ ಮೇಲೆ ಕೆಲವು ಚಿತ್ರಗಳನ್ನು ಹಾಕಲಾಗಿದೆ.

ಎಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಅವನು ಗ್ರೀನ್ ಜರ್ಕಿನ್ ಹಾಕಿಕೊಂಡಿದ್ದೇನೆ ಮತ್ತು ತಲೆಗೆ ಬಿಳಿ ಬಣ್ಣದ ಟೋಪಿಯನ್ನು ಹಾಕಿಕೊಂಡಿದ್ದಾನೆ.

ಬ್ಲಾಕ್ ಕಲರ್ ಬನಿಯನನ್ನು ಹಾಕಿಕೊಂಡಿದ್ದಾನೆ ಇವ್ನ ಹಿಂಬದಿಯಲ್ಲಿನಾಲಕೈದು ಜನ ಹುಡುಗರು ನಿಂತಿದ್ದಾರೆ ಮತ್ತೆ ರೆಡ್ ಕಲರ್ ಬೋರ್ಡ್ ಅಲ್ಲಿ ಇನ್ನು ನಾವು ನೋಡಬಹುದಾಗಿದೆ --